ಹಾಗೇ ಅವ್ರು ಮುಂದ ಸ್ಟೀಲ್ನವು ಅವು ಇವು ಸಾಮಾನು ಇಟ್ಕೋಂಡಿದ್ದಾರೆ ಲೈಟ್ ಕೂಡ ಚೆನ್ನಾಗಿವೆ.

ಅಲ್ಲಿ ದೊಡ್ಡದಾದ ಸ್ಕ್ರೀನ್‌ ನಲ್ಲಿ ಏನೋ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ನೋಡಲು ಹೊರಗಡೆ ವಹಿಕಲ್ಸ್‌ ಮಂದಿ--

ಇದು ಒಂದು ಕಟ್ಟುತ್ತಿರುವ ಬಿಲ್ಡಿಂಗ್‌ ಇನ್ನೂ ಕಟ್ಟಡದ ಕೆಲಸ ಪೂರ್ತಿ ಆಗಿಲ್ಲ ಅಲ್ಲಿ ಟ್ಯಾಕ್ಟರ್‌ ಗಳು ಹುಸಿನ ವ್ಯವಸ್ಥೆ ಮಿಂಚು ಕಲ್ಲಿನ ವ್ಯವಸ್ಥೆ ಸಿಮೆಂಟ್‌ ವ್ಯವಸ್ಥೆ ಮಾಡುತ್ತಿರುವುದು.